ಹಾ ಎಲ್ಲಿ ಮನೆ ಹತ್ರನಾ ಬೇರೆ ಕಡೆ ಜಾಗನಾ? ಇಲ್ಲ ಇಲ್ಲ ಮುಂಚಿನ ಮನೆ ಇತ್ತಲ್ವ ಅದನ್ನೆ ತೆಗೆದು ಬೇರೆ ಕಟ್ಟಿದ್ದು.

ಹಾ December ಇಪ್ಪತ್ತಾರಕ್ಕೆ.

ಬರುವ ನೀವು ಕರಿವಾಗ ಬರದೇ ಕುತ್ಕೋಳಿಕ್ಕಾಗ್ತದ?

ಅಷ್ಟೊಳ್ಳೆ ಕೆಲ್ಸ ಮಾಡುವಾಗ ಬರ್ಬೇಕಲ್ಲ ಶುಭ . ಮತ್ತೇ ಇಪ್ಪತ್ತೈದಕ್ಕೆಲ್ಲ ಪೂಜೆ ಇದೆ ಇಪ್ಪತ್ತಾರಕ್ಕೆ ಹಗಲು ಪೂಜೆ ಇದೆ ಸತ್ಯನಾರಾಯಣ ಪೂಜೆ ಬರ್ಬೇಕು. ಹಾ ಹಾ ಹಾ ಹಾ ಇಪ್ಪತ್ತಾರಕ್ಕೆ ಅಲ್ಲ. ಹಾ family ಸಮೇತ ಬರ್ಬೇಕು ಎಲ್ಲರನ್ನು ಕರ್ಕೋಂಡು. ಆಯ್ತಾಯ್ತಾಯ್ತು ಬರುವ. ಇನ್ನು ಮರೆತು ಬಿಡುದಲ್ಲ ನಂಗೆ ಅದು ಕೆಲ್ಸ ಇತ್ತು ಇದು ಕೆಲಸ ಇತ್ತು ಅಂತ ಹೇಳಿ. ಇಲ್ಲ ಖಂಡಿತ ಬರ್ತೇನೆ college mate ಅಲ್ವಾ?

ಸರಿ ಗೊತ್ತಾದ್ರೆ ಒಳ್ಳೇದು ಹಾ ಹಾ ದೊಡ್ದು. ಹಾ ಹಾ ಮೊದ್ಲಿದ್ ತೆಗ್ದ್ರಾ ಮನೆ ಬೇರೇದ್ ಮಾಡಿದ್ದಾ ಅದ್ರ. ಇಲ್ಲ ಇಲ್ಲ ಅದೆ ಜಾಗದಲ್ಲಿ ಅದನ್ನೆಲ್ಲ ಇದು ಮಾಡಿ ಆಮೇಲೆ ಅದ್ರ ಮೇಲೆ ಕಟ್ಟಿದ್ದು.

ಹಾ ಬರ್ಬೇಕು ಎಲ್ಲರನ್ನು ಕರ್ಕೋಂಡು ಬರ್ಬೇಕು ಮರದ್ದು ಆ ಮುಂಚಿನ ದಿವಸ ಬರ್ಬೇಕು. ಆಯ್ತಾಯ್ತು ಇಪ್ಪತ್ತೈದಕ್ಕೆ ಬರ್ತೇನೆ. ಹಾ ಆಯ್ತಾ ಹಾ ಇಪ್ಪತ್ತೈದಕ್ಕೂ ಬರ್ಬೇಕು ಇಪ್ಪತ್ತಾರಕ್ಕೆ ಮತ್ತೆ ಮುಗಿಸಿ ಮತ್ತೆ ಇಪ್ಪತ್ತೆಳಕ್ಕೆ ಹೋದ್ರು ಕೂಡ ಪರ್ವಾಗಿಲ್ಲ. ಪರ್ವಾಗಿಲ್ವ ಇಪ್ಪತ್ತೆಂಟಕ್ಕೆ ಹೋದ್ರು ಪರ್ವಾಗಿಲ್ಲಲ್ಲ ಮೂರ್ನಾಕು ತಿಂಗ್ಳುಸ ಕೂತ್ಕೊಂಡ್ರೆ ಆಗ್ಬೋದು. ಹೌದು ಅಡಿಗೆಯೆಲ್ಲ ನೀವೆ ಮಾಡ್ಬೇಕು ಬಂದವರು. ಆಯ್ತಾಯ್ತು ನೀವು ತುಂಬ busy ಇರ್ತೀರಲ್ಲ ಆವಾಗ. ಮತ್ತೇ ಹಾಗೆ ನೀವ್ friends ಅಲ್ಲ friends ನವರೆಲ್ಲ ಒಟ್ಟಾಗ್ ಮಾಡ್ಬೇಕು ಹಾಗೆ. ಆಯ್ತಪ್ಪ ಸೇ ಅದಕ್ಕೇನು ತೊಂದ್ರೆ ಇಲ್ಲ ಎಲ್ಲ ನಾವೆಲ್ಲ classmate ನವರೆಲ್ಲ ಬರ್ತಾರಲ್ಲ ಒಟ್ಟಾಗಿ ಮಾಡುವ.

ಹಾ ಆಯ್ತು ಹಾಗಾದ್ರೆ ಆ ಸೌಖ್ಯ ಅಲ್ವಾ. ಹಾ ಹಾ ಆರಾಮ್ ಸೌಖ್ಯ ನೀವೆಲ್ಲ ತೊಂದ್ರೆ ಇಲ್ಲಲ್ಲ ಮಕ್ಳು. ಸರಿ okay ಹ ಹುಷಾರಾಗಿದ್ದಾಳೆ.

ಹೌದೌದು ಸರಿ okay.

ಹ್ಮ್ ಏನ್ರೀ ವಿಶಾಲ್ ಅವ್ರ market ಗ್ ಹೋಗಿದ್ರಾ?

Market ಗೆ ಇಲ್ರಿ ನೋಡ್ರಿ ಇಲ್ಲೇ ಅಂಗಡ್ಯಾಗ್ ಕುಂತೇನ್ರೀ ನಾನ್. ಕುಂತ್ರಿರಾ ಹುನ್ರೀ ಆರಾಮ್ ಅದಿನೇನ್ರೀ ಹುನ್ರೀ ಅರಾಮ್ ಅದೇವ್ ನೀವ್ ಅರಾಮ್ ಅದಿನೇನ್ರೀ?

ಊಟ್ ಇನ್ನ ಇಲ್ರಿ ಮಾಡಬೇಕ್ ಈಗ ಹ್ಮ್ ಹ್ಮ್ ಮತ್ತ್ ಏನೇನ್ರೀ ನಿಮ್ ಏನ್ ಮಾಡ್ತೀರಿ daily ನೀವು ನಿಮ್ ಹವ್ಯಾಸಗಳೇನ್ರೀ?

ನಾವ್ ಹವ್ಯಾಸ ಅಂತ ಹಾಡದು ಸ್ವಲ್ಪ ಕೇಳ್ತೇವೆ ನಮ್ಗ್ ಇದೈತ್ರಿ .

ಬಿಟ್ರೆ ನಮ್ಗ್ ಪ್ರವಾಸ ಹೋಗ್ಬೇಕಂತ್ ಬಾಳ ಇದ್ ಐತ್ರಿ ನಂಗೆ. ಹುನ್ರಿ ಹ್ಮ್. ಹಾ ಈಗ ಸದ್ಯಕ್ ಅಂದ್ರ ಇದಕ್ಕ್ Dandeli ಗದು ಹೋಗ್ ಬಂದಿದ್ದೆ ರಿ ನಾನ್. ಹು ಹುನ್ರಿ. ಅಂದ್ರ ಈಗ two wheeler ನ್ಯಾಗ ತಗೊಂಡ್ ಹೋಗುದು ಇಂತಾದ್ ನಂಗ್ ಹವ್ಯಾಸ ಬಾಳ ಐತ್ರಿ. ಹುನ್ರಿ ಹುನ್ರಿ. ಹಾ ನಿಮ್ಗ್ ರಿ ನೀವ್ ಹೆಂಗ ನಿಮ್ಗ್ ಏನ್ ಹವ್ಯಾಸ? ನಮ್ದ್ ಹವ್ಯಾಸ ಅಂದ್ರ ಏನ್ರೀ ಮನಿ ಕೆಲ್ಸಾ ಎಲ್ಲಾ ಮಾಡಕೊಂತೆನ್ರೀ ನನ್ಗ ಸಾಮಾಜಿಕ ಕೆ~ ಕೆಲ್ಸಾ ಮಾಡಾಕ್ ಬಾಳ ಇಷ್ಟಾರಿ.

ಹ್ಮ್ ಹೌದರಿ ನಾವ್ ಒಂದೆರಡ್ ಸಂಘ ಮಾಡಿವ್ರಿ.

ಹ್ಮ್ ಅಲ್ಲೆಲ್ಲ ನಮ್ ಗೆಳ್ತಿಯರ ಜೊತೆ ಸೇರಿ.

ಹ್ಮ್ ಅಲ್ಲೆಲ್ಲ ಏನ್ರಾ ಒಂದ್ ಸಮಾಜದ ಕೆಲ್ಸಾ ಏನ್ರಾ ಒಳ್ಳೇದ್ ಹಿಂಗ ವೃದ್ದಾಶ್ರಮಕ್ ಹೋಗುದು ಇಂತಲ್ಲಿ ಬೆಟ್ಟಿ ಕೊಡುದು ಹ್ಮ್ ಮತ್ತ. ಕುರಡರ ಸಾಲಿ ಅಂಧರ ಸಾಲಿ ಐತ್ರಿ ಇಲ್ಲಿ ನಮ್ಮಲ್ಲಿ ಅಲ್ಲಿ ಹೋಗುದು ಹುನ್ರೀ ಚಿಕ್ಕಿನ್ ಕೊಪ್ಪದ್ ಶರಣರ ಆಶ್ರಮ ಅಂತ ಐತ್ರಿ ಹ್ಮ್ ಪದ~ ಪದಬಂಧ ತುಂಬುದು paper ನ್ಯಾಗ ಬೆಳಿಗ್ಗೆ ತುಂಬುದರಿ ನಾನ್ ಹ್ಮ್ ಒಂಬತ್ತುವರಿಗ್ ರೀ ಅಡ್ಗಿ ಮಾಡೋವಾಗ.

ಹಾಡ್ full ಕೇಳತಿರ್ತೆನ್ರೀ ಹುನ್ರೀ ಹ್ಮ್ ಮತ್ತೇನ್ ಆಟಾ ಆಡೋದರ್ ಬಗ್ಗೆನು ಬಾಳ interest ರಿ ನನ್ಗ್ ಬಾಳ ಆಸಕ್ತಿರಿ ಹ್ಮ್ . ಹುನ್ರೀ ಬ್ಯಾ~ ಮ~ ಮಗಳ್ ಜೊತೆರಿ ಇಂತ Badminton ಅದು ಆಡತಿರತೇನ್ರಿ ಸಾಯಂಕಾಲ ಹುನ್ರೀ ನಾವ್ ಒಂದ್ ಸ್ವಲ್ಪ ರಿ Chess ಅದು Carrom ಅದು ಆಡತೆವ್ರಿ ನಂಗೂ ಅದ್ ಇದು ಐತಿ ಹವ್ಯಾಸ ಐತಿ ಅದು.

ಆದ್ರ ಹೆಚ್ಚಾನೆಚ್ ಇದ್ ಅಡ್ಯಾಡೋದ್ ಹಿಂಗ ಗಾಡಿ ತಗೊಂಡ್ ಅಡ್ಯಾಡೋದ್ .

ಅಹ್ ಅದು ಎಲ್ಲಾ ಕೂಡಿ ಅಡ್ಯಾಡೋದು ಸ್ವಲ್ಪ ಬಾಳ್ ಇದ್ ಐತ್ರಿ ನಮ್ಗ. ಹ್ಮ್ ಆಸಕ್ತಿ ಐತ್ರಿ ಹ್ಮ್ ಹ್ಮ್ ಮತ್ತ್ ಏನೇನ್ ಹವ್ಯಾಸ ಅದಾವ್ರಿ ನಿಮ್ಮುರಿ?

ಇವ ಯಾವರಾ ಈಗ colony ಯೊಳಗ ಅದು ಇದು ಏನಾರಾ ಕೆಲಸಕ್ಕದು ಕರಿತಾರ ಅಲ್ರೀ.

ಹಾ ಅದಕ್ಕದು ಅಡ್ಯಾಡ್ತೇವ್ರಿ ಸ್ವಲ್ಪ.

ಹಾ ಕೆಲ್ಸಾದು ಮುಗ್ಸಿಕೊಡೋದದು ಹಿಂಗೆಲ್ಲಾ ಮಾಡ್ತೇವ್ರಿ. ಹ್ಮ್ ಹುನ್ರೀ ಅಂದ್ರ ಯಾವ್ ಕೆಲ್ಸ ರಿ ಇತಾಗಿನ್ನು ಮನ್ಯಾಗ್ ಕಾರ್ಯಕ್ರಮದು ಇದ್ರ ಏನ್ರೀ ಹಿಂಗ್ ಏನಾದ್ರೂ ಇದ್ರ ಅಂದ್ರ ಕರಿತಾರ ಏನ್ರೀ ಕಾರ್ಯಕ್ರಮ ಇದ್ರ ಸ್ವಲ್ಪ ಹಿಂಗ ಇವ್ ಇವು ಆದ್ ಇದ್ ತಗೊಂಡ್ ಬರೋದ್ರಿ.

ಹಾ ಅಲ್ಲೆಲ್ಲ ಸ್ವಲ್ಪ ನಡಸ್ಕೊಳ್ಳಾಕ ಇದು ಇದು ಕಾರ್ಯಕ್ರಮ ನಡಿಸಿಕೊಡಾಕ್ ಸ್ವಲ್ಪ ಸಹಾಯ ಮಾಡೋದು.

ಅವಕೆಲ್ಲ ಎಲ್ಲಾ ಕರಿತಿರ್ತಾರಿ. ಹ್ಮ್ ಒಟ್ ಸಮಾಜದ್ ಕೆಲ್ಸಾನ ಆತ ಅಲ್ಲಿ ನಿಮ್ದು. ಸಮಾಜದ್ ಕೆಲ್ಸ ಅಂದ್ರೆ . ಹ್ಮ್ ಹ್ಮ್ ಹ್ಮ್ ಹ್ಮ್. ಮತ್ತ್ ಇನ್ನೇನ್ ರೀ ನಿಮ್ ಹವ್ಯಾಸ ಏನಾರ. ಅದ ನಮ್ದ ಏನು ಇಲ್ಲ ನೋಡ್ರಿ ಇದಾರಿ ಇವನೆಲ್ಲಾ ಮಾಡೋದ್ರಿ ಆಟಾ ಆಡೋದು TV ನೋಡೋದ್ ಒಂದ ಅಭ್ಯಾಸ ಇಲ್ರಿ ನನ್ಗ. TV ನೋಡುದಿಲ್ಲಾ ಹುನ್ರೀ ಹೋಗಿ ಏನ್ರಾ ಕರಿದಿ ಮಾಡೋದು ಅದ್ಯಾಡೋದು ಹ್ಮ್ ಅಂತಾವೆಲ್ಲಾ ಬಾಳ್.

ಹುನ್ರೀ ಹೋಗುದು ಮತ್ತೇನ ಇದುರಿ ಮನ್ಯಾಗ ಮನಿ ಸ್ವಚ್ಛ ಮಾಡೋದ್ರಿ ಹುಂ ಮನ್ಯಾಗ ಎರ್ಡ್ ದಿನಕ್ಕೊಮ್ಮೆ ಮನಿ ಸ್ವಚ್ಛ ಮಾಡೋದ್ರಿ ನಾನ್ ಬೇಸಿಗೊಂತೆನ್ರಿ ಎಲ್ಲಾರ್ದು ಕಡೆಯಿಂದ ನಮ್ಮನ್ಯಾಗ. ಹುನ್ರೀ ಅ ಮನಿ neat ಇಡಬೇಕ್ರಿ ಅದ್ ಒಂದ್ ನನಗ್ ಬಾಳ ಕುತೂಹಲಾರಿ ಮನಿ ಸ್ವಚ್ಛ ಇಡೋದು ಹುನ್ರೀ ಸ್ವಚ್ಛ ಇಡಬೇಕ್ರಿ ಮನಿ ನಾವು ಶ~ ರವಿವಾರಕೊಮ್ಮಿ ಅದು ಮಾಡತಿರ್ತೆವ್ರಿ ಸ್ವಚ್ಛ ಮನಿ . ಹ್ಮ್ ಹುನ್ರೀ ಒಟ್ ಇಂತಾವ್ ಎಲ್ಲಾ ಹವ್ಯಾಸ ಬಾಳ ಅದಾವ್ರಿ. ಹ್ಮ್ ಒಟ್ ಕೂಡಾ ಕೂಡಾಂಗಿಲ್ರಿ ನಾನು ಸುಮ್ನ ಕುಂದ್ರಾಗಿಲ್ಲರಿ ಹಾ ಅದೇ ಹ್ಮ್ ಏನ್ರಾ ಮಾಡಬೇಕ್ ಅಲ್ರೀ ಹ್ಮ್ ಹುನ್ರೀ ಹ್ಮ್ ಕಸೂತಿ ಹಾಕ್ತಿನ್ರಿ ಹುನ್ರೀ. ಹ್ಮ್ ಬಟ್ಟಿಗ್ರಿ ಕಸೂತಿ ಹಾಕೋದು ಹ್ಮ್ ಮತ್ತ ಇವ್ ದಾರದ್ದು ಎನಾರ ಹೆಣಿ ಹೆಣಿವ್ ಇರ್ತಾವ ಅಲ್ಲಾ ಅಂತಾವ ಎಲ್ಲಾ ಹೆಣ್ಯುದು ಇಂತಾವ್ ಎಲ್ಲಾ ಮಾಡತೆನ್ರೀ. ಹ್ಮ್ ಮತ್ತ್ ನೀವ್ ಏನೇನ್ ಮಾಡ್ತೀರಿ ಹೊರಗಡೆ ಹೋಗೋದು ಆಟಾ ಆಡುದು ಮಾಡ್ತಿನೇನ್ರೀ ಎಲ್ಲಾ ಆಟದದ್ದು ಇದ್ ಐತಿ ಏನ್ರೀ ಆಸಕ್ತಿ ಐತಿ ಏನ್ರೀ ನಿಮ್ಗ? ಆಟಾ ಅದು ಆಡ್ತಿರ್ತೀವ್ರಿ ಯಾವಾಗ Sunday ಕೊಮ್ಮೆ ಅದು ನಮ್ಗ್ ಸಿಗುದು.

Hi ಮತ್ತೇ ನೀನು ಎಲ್ಲಿಗೂ ಹೋಗ್ಲಿಲ್ವಾ? ತುಂಬ ದಿವಸ ಆಯ್ತು ಕಾಣದೆ. ಹೌದು ನಾನ್ ಎಲ್ಲಿಯೂ ಹೋಗ್ಲಿಲ್ಲ ಮಾರೆ, ನೀ ಹೋಗಿದ್ದೀಯಾ? ನಾವೊಂದು trip ಹೋಗಿದ್ವಿ ನೀಲೇಶ್ವರಂಗೆ ಮೊನ್ನೆಯಷ್ಟೇ.

Okay ಚೆನ್ನಾಗಿತ್ತು full ಎಲ್ಲ ಗಮ್ಮತ್ ಮಾಡಿದ್ವಿ.

Chance ಮಾರೆ ನಮ್ಮ್ಗೆಂತ arrange ಮಾಡ್ಲಿಲ್ಲ ನಮ್ಮ ಇದ್ರಿಂದ ನಮ್ಮ class ಇಂದ.

ಎಂತ chance ಅದ್ರಲ್ಲಿ ಯಾರೂ boys ಎ ಇರ್ಲಿಲ್ಲ ನಮಿಗೆ boys ಅನ್ನು ಹುಡುಕಿ ಹುಡುಕಿಯೇ ಸಾಕಾಗಿದೆ ಅದ್ರಲ್ಲಿ. ಸ್ವಲ್ಪವೆ ಜನ ಇದದ್ದು.

ಹೌದು ಅದು nature club ಇಂದ ಇದ್ದದ್ದ ಹಾಗೆ ಎಲ್ಲಾ girls ಎ ಇದ್ರು almost .

ಹಾ ಹಾಗೆ. ಅಂದ್ರೆ ಹೇಗೆ ಹೋದದ್ದು ನೀವು?

ನಾವೂ ಇಲ್ಲಿ ಪುತ್ತೂರಿಂದ ಬೆಳಿಗ್ಗೆ ಐದು ಗಂಟೆಗೆ ಹೊರಡ್ತೇವೆ, ಮತ್ತೆ ಅಲ್ಲಿ ಗಡಿಯಲ್ಲಿ next ರಾತ್ರಿ ಹನ್ನೆರಡುವರೆ ಆಗಿದೆ ಮತ್ತೆ ಮಧ್ಯದಲ್ಲಿ full ಗಮ್ಮತ್ ಊಟ ಎಲ್ಲ full ಗಮ್ಮತ್ ಗಮ್ಮತ್ ಇತ್ತು. ಊಟ ಎಲ್ಲಿ ಮಾಡಿದ್ದು? ಹೊಟೇಲಲ್ಲಿಯ?

ಹ, ಎಷ್ಟಾಗಿದೆ?

ಆ ನಮಿಗೆ ಊಟಕ್ಕೆ ಸುಮಾರ್ ಆಗಿದೆ ನಾವೊಂದು ಎಪ್ಪತೈದು ಜನ ಇದ್ವಾ ಹಾಗೆ ಊಟಕ್ಕೆ ತುಂಬಾ ಖರ್ಚಾಯ್ತು. ಹಾಗೆ ಗೊತ್ತಿಲ್ಲ ಈಗ thousand four hundred ತಕೊಂಡಿದ್ದಾರೆ ಎಷ್ಟು ಜಾಸ್ತಿ ಆಗಿದ ಕಮ್ಮಿ ಆಗಿದ ಒಟ್ಟು ಗೊತ್ತಿಲ್ಲ ಒಬ್ಬೊಬ್ರಿಗೆ.

ಅಲ್ಲಿ ಬಸ್ಸಿಗೆಸ ನಮಿಗೆಂತ correct plan ಇಲ್ಲ ಅದೊಂದು ದರ್ಶನ tours and travels ಅವರಿಂದ book ಮಾಡಿದ್ದು ಎಲ್ಲ ಅವರದ್ದೇ full .

ಆ ಅಂದ್ರೆ ಇದು ನಾವೊಂದು travelers ಇಂದ ಒಂದು agent ತರ ಮಾಡ್ಕೊಂಡು ಅವ್ರ care off ಅಲ್ಲಿ ಹೋದದ್ದು ನಾವ್ ಎಲ್ಲರು.

ಹಾ ಸರಿ ಸರಿ ಸರಿ ಯಾವದೆಲ್ಲ place ಇತ್ತು ಹಾಗಾದ್ರೆ ನೀಲೇಶ್ವರಂ ಒಂದೆಯ? ನಾವು CPCRI ಆ ಇದು ಕಾಸರಗೋಡು next ನೀಲೇಶ್ವರಂ, boat house next ಇದು Bekal fort ಅಷ್ಟೇ ಹೋದದ್ದು. ಆ ಹಾಗೆ ಯಿಬ್ ಇದು boat house ಅಲ್ಲಿ ಎಂತ ಉಂಟು?

Boat house ಅಲ್ಲಿ ಎಂತ boat ಒಳಗೊಂದು house ಅದ್ರಲ್ಲಿ ಏನೆಲ್ಲ ಉಂಟು ಎಲ್ಲಾ ಹೋಗಿ ಒಂದು experience ಮಾಡಿ ಬರುದು rooms ಆಗ್ಲಿ ಮತ್ತೆ kitchen ಅದೆಲ್ಲ ಉಂಟು, ಹೋಗಿ ಒಂದು,

ನಮಿಗೇ ಅಷ್ಟೆ ಮೂರು hour ಬಿಟ್ಟಿದ್ದಾರೆ total ಆಗಿ

One day ಅಲ್ಲಿ ಹೋಗಿ ಬರ್ಬೋದು ಹಾಗಾದ್ರೆ night ಆಗ್ತದ? late ಆಗ್ತದ? ಅದೇ one day ಅಲ್ಲಿ ಹೋದ್ರೆ twelve hours ಬೇಕುಂತ ಒಟ್ಟು, ಅಂದ್ರೇ ಹೋಗಿ ಬರುದು ಎಲ್ಲಸ ಲೆಕ್ಕ ಹಾಕಿದ್ರೆ.

ಪುತ್ತೂರಿಂದ ನಾನ್ಸ ನೋಡ್ಲಿಲ್ಲ ಇರ್ಬೋದು ಒಂದು ನೂರು ಚಿಲ್ಲರೆ ಇರ್ಬೋದು. ಹ ಹ ಹ ಹ, ಎಲ್ಲಿ ನೀಲೇಶ್ವರಂ ಅಲ್ಲಾ? ಆ ನೀಲೇಶ್ವರಂ ನೀವೆಲ್ಲಿಗೆ trip plan ಮಾಡ್ಲಿಲ್ವಾ class ಅವ್ರು? ಇಲ್ಲ ಮಾಡ್ಲಿಲ್ಲ ಸದ್ಯಕ್ಕೆ ಹಾಗೆ plan ಮಾಡ್ತಿದ್ದಾರೆ ಎಲ್ಲಿಗಾದ್ರು ಹೋಗುವನಾಂತ ಇದೆ ಆಗ್ಬೋದಾಂತ ನೋಡ್ತಿದ್ದೇನೆ.

ಅದೆ ಮೂರು ದಿವಸ ಉಂಟು ಇನ್ನೂಅದ್ರಲ್ಲಿ ಎಂತಾದ್ರು ಮಾಡ್ಬೇಕು.

Boat ಒಳಗೆ ಒಳ್ಳೆ ಉಂಟು ಒಂದು luxury ಒಂದು four star hotel rating ಕೊಡ್ಬೋದು luxury . ಉಂಟು ಹಾಗೆ. ಎಷ್ಟ~ ಎಷ್ಟೋತ್ತು boating ಅಲ್ಲಿ ಇದ್ ಮಾಡ್ತಾರೆ.

ಅಷ್ಟೆ preferably five hour ಕೊಡ್ತಾರೆ ಕಾಣ್ತದೆ ಅಂದ್ರೆ ನಮಿಗೆ time ಇರ್ಲಿಲ್ಲ ಸಂಜೆ ಹೋದದ್ದು ನಾವ್ ಮತ್ತೆ ಈಚೆ ಬರ್ಬೇಕಿತ್ತು church bekal fort ನೋಡ್ಲಿಕ್ಕೆ.

So ನಾವ್ ಅಲ್ಲಿ ಮೂರೇ ಗಂಟೆ ಇದದ್ದು ಜಾಸ್ತಿ ಹೊತ್ತು ಇರ್ಲಿಲ್ಲ. ಹ ಹ ಹ ಹ ಹ.

ಆದ್ರೆ views ಎಲ್ಲಾ top ಉಂಟು ಅಂದ್ರೆ ಒಂದು ಒಂದು ಎಂತ ಹೇಳ್ತಾರೆ river ಮಧ್ಯದಲ್ಲಿ ಒಳ್ಳೆ view ಉಂಟು. ಹಾ, boat ಗೆ ಎಷ್ಟಲ್ಲಿ pay ಮಾಡ್ಬೇಕಾ?

ಎಲ್ಲ ಗೊತ್ತಿಲ್ಲ ನಮಿಗೆ ಅವ್ರು ಎಲ್ಲಾ agent ಅವ್ರೆ ಎಲ್ಲ pay ಮಾಡಿ ಇರ್ತಾರೆ ನಾವ್ just ಅವರೊಟ್ಟಿಗೆ ಒಂದು ಗುಂಪಿನಲ್ಲಿ ಗೋವಿಂದ ಅಂತ ಹೋಗುದು. ಹ ಹ ಹ ಹಾಗೆ ಸರಿ ಸರಿ.

ಈಗ ಆ ಆಯ್ತು ಇನ್ನೊಮ್ಮೆ call ಮಾಡ್ತೇನೆ ನಾನ್ ನಿಂಗೆ.